ಈ ಕಟ್ಟಡದ ಹೊರಗಡೆ ಬೆಳಕಿನ ಸ್ತಂಭಗಳನ್ನು ನಿಲ್ಲಿಸಲಾಗಿದೆ.

ಹಾಗು ಅದರ ಪಕ್ಕದಲ್ಲಿ ಬೆಳಕಿನ ಸ್ತಅಂಬಗಳು ನಿತ್ತಿದೆ.

ಹಾಗೂ ಹೊರಗಡೆ ಚೇರ್ ಅನ್ನ ಹಾಕಿದ್ದಾರೆ ಕುಳಿತುಕೊಳ್ಳುವುದಕ್ಕೆ ಪಕ್ಕದಲ್ಲಿ ಮೀನಿನ ತೊಟ್ಟಿ ಇದೆ

ಪಕ್ಕದಲ್ಲಿ ಹಲವಾರು ರೀತಿಯ ವಸ್ತುಗಳು ಕಾಣ ಸಿಗುತ್ತದೆ.

ಪಕ್ಕದಲ್ಲಿ ಗಿಡಗಳು ಬೆಳೆದಿವೆ --

ಪ್ರತಿಯೊಂದು ಪಕ್ಷಿಗಳು ಕೊಕ್ಕರೆಗಳು ನಿಂತಿವೆ ಹಾಗೂ ಎಷ್ಟೊಂದು ಹುಲ್ಲು ಬೆಳೆದಿದೆ ಹಾಗೂ ನೀರು ನಿಂತಿದೆ ಇದರಲ್ಲಿ ಲೆಕ್ಕಿಸಲಾದಂತಹ ಕೊಕ್ಕರೆಗಳು ನಿಂತುಕೊಂಡಿವೆ .

ಹಾಗೂ ಕೂರಲು ಕುರ್ಚಿಯನ್ನು ಹಾಕಲಾಗಿದೆ ಅಂಗಡಿಯ ಮೇಲೆ ರಘು ಹೇರ್ ಸಲೂನ್ ಎಂದು ಬರೆಯಲಾಗಿದೆ ಒಳಗಡ.

ಹಾಕಲಾಗಿದೆ ಒಂದು ದೊಡ್ಡ ರಸ್ತೆಯು ಕಾಣಿಸುತ್ತಿದೆ ಅದರ ಮುಂದೆ ದೊಡ್ಡ ದೊಡ್ಡದಾದ ಕಟ್ಟಡಗಳನ್ನು ನೋಡಬಹುದು.

ಇಲ್ಲಿ ಸೇತುವೆ ಸೇತುವೆ ಕೆಳಗೆ ನೀರು ಹರಿದು ಹೋಗುತ್ತಿದೆ ಹಾಗು ಉಕ್ಕಿ ಹರಿಯುತ್ತಿದೆ.

ಅಲ್ಲಲ್ಲಿ ನೀರು ನಿಂತು ಹೋಗಿದೆ. ಮ-ಮಣ್ಣು ನೀರು ಗಿಡ --

ಇಲ್ಲಿ ಸಮುದ್ರದ ರೀತಿಯಲ್ಲಿ ನೀರನ್ನು ಸಂಗ್ರಹ ಮಾಡಲಾಗಿದೆ.

ಹಾಗೂ ಅಲ್ಲಿ ಹಲವಾರು ಕಲ್ಲುಗಳನ್ನು ಹಾಕಲಾಗಿದೆ. ದೂರದಲ್ಲಿಒಂದು ದೊಡ್ಡದಾದಂತಹ ಬ್ರಿಡ್ಜ್ ಅನ್ನು ನೋಡಬಹುದು.

ಇಲ್ಲಿ ದೊಡ್ಡದಾದ ಸೇತುವೆ ಇದೆ ಸೇತುವೆ ಪಕ್ಕದಲ್ಲಿ ಎಷ್ಟೋ ಜನ ನೀರಿನಲ್ಲಿ ಆಟವಾಡುತ್ತಿದ್ದಾರೆ ಹಾಗು ಪಕ್ಕದಲ್ಲಿ ದಡವನ್ನು ನೋಡಬಹುದು.

ಅದರಲ್ಲಿ ಕಲ್ಲುಗಳು ಗಿಡ ಮರಗಳು ಬೆಳೆದು ನಿಂತಿವೆ.

ಇಲ್ಲಿ ಒಂದು ಅಂಗಡಿ ಕಾಣಿಸುತ್ತದೆ ಅಂಗಡಿಯಹೊರಗಡೆ ಹೂವಿನಿಂದ ಅಲಂಕರಿಸಲಾಗಿದೆ. ಹಾಗು ಪಕ್ಕದಲ್ಲಿಬಾಳೆ ಎಲೆಗಳನ್ನು ಇಡಲಾಗಿದೆ.

ಅಂಗಡಿಯ ಮೇಲೆ ಒಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ಹಾಗು ವಿಟಿಲಸ್ ಜೆಂಟ್ಸ್ ಪಾರ್ಲರ್ ಎಂದು ಬರೆಯಲಾಗಿದೆ.

ಅದರ ಪಕ್ಕದಲ್ಲಿ ಹಸಿರು ಹಸಿರಾಗಿ ಗಿಡ ಮರಗಳು ಕಾಣಿಸುತ್ತಿವೆ ಹಾಗು ಒಬ್ಬ ವ್ಯಕ್ತಿಯು ನೋಡುತ್ತಾ ನಿಂತಿದ್ದಾರೆ.

ಇಲ್ಲಿ ನಿಮ್ನಿ ನಿರ್ಮಿಸಲ್ ಪಟ್ಟ ದೇವಸ್ಥಾನ ದೇವಸ್ಥಾನದ ಹೊರಗಡೆ ಪ್ರತಿಮೆಗಳು ಕಾಣಿಸುತ್ತದೆ

ಈ ಚಿತ್ರಣದಲ್ಲಿ ಸಾಲಾಗಿ ಸ್ತಂಭಗಳನ್ನು ಇಡಲಾಗಿದೆ ಚಿಕ್ಕ ಸ್ತಂಭಗಳು ಮತ್ತು ದೊಡ್ಡ ಸ್ತಂಭಗಳನ್ನು ಇಡಲಾಗಿದೆ ಹಾಗೂ ಪಕ್ಕದಲ್ಲಿ ತೆಂಗಿನ ಮರಗಳನ್ನುನೆಡಲಾಗಿದೆ.